ಇಲ್ಲಿ ಜನರೂ ಅಣಬನ್ನು ಕಿವನಲ್ಲಿ ನಿಂತುಕೊಂಡಿದ್ದಾರೆ ಮತ್ತು ವಯಸ್ಸಾದ ಅಜ್ಜಿ ಒಬ್ಬಳು ಕುರ್ಚಿ ಮೇಲ್ ಕುಳಿತ್ತಿದಾಳೆ.

ಇದು ಒಂದು ಕಾನ್ವೆಂಟ್ ಇರಬಹುದು ಇಲ್ಲಿ ಮಕ್ಕಳಗಳು ಒಳಗೆ ಹೋಗುತ್ತಾರೆ ಮತ್ತು ಹಲವಾರು ಶಿಕ್ಷಕಗಳು ಬಾಗಿಲಲೆ ನಿಂತುಕೊಂಡಿದ್ದಾರೆ ಅವರುಗಳು ಆ ಮಕ್ಕಳಿಗೆ ಹೂವನ್ನು ಕೊಡಿತ್ತಿರಬಹುದು ಅನಿಸುತ್ತದೆ .

ಚಿತ್ರಾದಲ್ಲಿ ನನಗೆ ಕಾಣಿಸುತ್ತಾ ಇರುವುದು ಹೋಟೆಲ್ ಭಾಗ್ಯ ಎಂಬುವುದು ಇದರ ಕೇಳಗಡೆ ಹಲವಾರು ಜನರು ಗಂಡಸರು ಓಡಾಡುತ್ತಿದ್ದಾರೆ ಚಿಕ್ಕ ಪುಟ್ಟ ಅಂಗಡಿಗಳು ಸಹ ಇದ್ದಾವೆ .

ಈ ಚಿತ್ರಾ ದಲ್ಲಿ ನನಗೆ ಕಾಣಿಸುವುದು ಬಂಧನ್ ಬ್ಯಾಂಕ್ ಎಂಬುದು. ಇದು ಬೆಳಗಾವಿ ಶಾಖೆಯಾಗಿದೆ ಮತ್ತು ಈ ಬಂಧನ್ ಬ್ಯಾಂಕ್ ಎ.ಟಿ.ಎಂ. ನಲ್ಲಿ ಒಂದು ಛತ್ರಿಯಂತೆ ಇಟ್ಟಿದ್ದಾರೆ. ಇಲ್ಲಿ ಒಬ್ಬ ಯುವಕ ನಿಂತ್ತಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಬ್ಬ ವ್ಯಕ್ತಿಯ ಕಾಲು ಅವನ ಕಾಲಿಗೆ ಬ್ಯಾಂಡೇಜ್ ಅನ್ನು ಸುತ್ತಿದ್ದಾನೆ ನೋಡುವ ಅವನು ಕಾಲ ಫ್ಯಾಕ್ಚರ್ ಆಗಿರುವ ರೀತಿಯ ನನಗೆ ಕಾಣಿಸುತ್ತಿದೆ .